ಸೊ ಇಲ್ಲಿ ನೋಡ್ತಿದ್ದೀರಾ ಒಂದು ಕಮಾನಿನ ಆಕಾರದಲ್ಲಿರುವ ಒಂದು ದ್ವಾರ ಒಂದು ಗಾಜಿನ ವಿನ್ಯಾಸದಿಂದ ವಿಂಡೋಸ್ ಗಳ್ನ ಕ್ರಿಯೇಟ್ ಮಾಡಿದರೆ .

ಇಲ್ಲಿ ಒಂದು ಒಬ್ಬ ವ್ಯಕ್ತಿ ಕ ಕಾಲು ಮುರ್ಕೊಂಡಿದ್ದಾನೆ ಕಾಲಿಗೆ ಬ್ಯಾಂಡೇಜ್ ಹಾಕೊಂಡಿದ್ದಾನೆ ಮತ್ತು ಇಲ್ಲಿ ಬ್ಯಾಗ್ ಇದೆ ಬ್ಯಾಗ್ ಮ್ಯಾಗ ಬ್ಯಾಗ್ ಮ್ಯಾಗ --

ಬಿಲ್ಡಿಂಗ್ ಇದೆ ಬೈಕ್ ಗಳು ಇದೆ ಮತ್ತು ಎರಡು ಪುರುಷರು ಟೀ ಕುಡಿಯುತ್ತಾರೆ .

ಇನ್ನು ಒಂದು ಶಾಲೆ ಇದೆ ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕಂಬಗಳಿವೆ ಸುತ್ತಮುತ್ತಲು ಮರಗಳನ್ನು ಮತ್ತುಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ .